ಮೊಬೈಲ್ ಶಾಪ್ ಇದೆ ಮೊಬೈಲ್ ಕೂಡ ತೊಗೊಳಕ್ಕೆ ತುಂಬಾ ಜನ ಬಂದಿದ್ದಾರೆ ಮೊಬೈಲ್ ನಂಬರ್ ತುಂಬಾ ಚೆನ್ನಾಗಿದೆ ಈ ಮೊಬೈಲ್ ಶಾಪ್.

ಇದು ಕರ್ನಾಟಕ ಐಸ್ಕ್ರೀಮ್ ಬೇಕ್ರಿ ಇಲ್ಲಿ ಎಲ್ಲಾ ತರದ ಫುಡ್ ದೊರೆಯುತ್ತದೆ .

ಇಲ್ಲಿ ಡೈರಿಗಳೆಲ್ಲ ಇದಾವೆ ಕೆಂಪು ಕಲರ್ ರಾಪರ್ ಹಾಕಿದರೆ ಮತ್ತೆ ಎಲ್ಲಾ ಡೈರಿಗಳನ್ನ ಸ್ಟೆಪ್ ಆಗಿ ಸ್ಟೆಪ್ ಆಗಿ ಇಟ್ಟಿದ್ದಾರೆ.

ಇಲ್ಲೊಂದು ಶೆಡ್ ಕಾಣಿಸ್ತಿದೆ ಸುತ್ತ ಕಾಂಪೌಂಡ್ ಅನ್ನ ಕಟ್ಟಿದಾರೆ ಮತ್ತೆ ಒಂದ್ ನೇಮ್ ಕೂಡ ಬರ್ದಿದ್ದಾರೆ ಇಲ್ಲಿ ಡಬಲ್ ಲೈಟ್ ಕಂಬ ಇದೆ ಒಂದ್ ಟ್ರಾನ್ಸ್ಫರೆಂಟ್ ಕೂಡ ಕಾಣಿಸ್ತಿದೆ ಬಾಳೆ ಗಿಡ ಕಾಣಿಸ್ತಿದೆ.

ಖಾಲಿ ರೋಡ್ ಇದೆ ಒಂದ್ ಕಲ್ಲ್ ಬಂಡೆ ಕೂಡ ಇದೆ. ಇಲ್ಲಿ ಖಾಲಿ ಸೈಟ್ ಕೂಡ ಕಾಣಿಸ್ತಾ ಇದೆ.

ಕರಿ ದ್ರಾಕ್ಷಿ ಹಣ್ಣುಗಳಿವೆ. ಒಂದು ನ್ಯೂಸ್ ಪೇಪರ್ ಅಲ್ಲಿ ಒಂದು ಕರಿ ದ್ರಾಕ್ಷಿ ಹಣ್ಣುಗಳನ್ನ ತುಂಬಿದ್ದಾರೆ. ಒಂದು ಹಮ್ ಬಾಕ್ಸಲ್ಲಿ ಇಟ್ಟಿದ್ದಾರೆ ಇವನ್ನ ಎಷ್ಟೊಂದು ಕರಿ ದ್ರಾಕ್ಷಿಗಳು ಕಾಣಸ್ತಿವೆ.